ಮತ್ತೆ ಯಾಂತರ ಮಾಡ್ಕೊಂಡಿದ್ದಾರೆ. ಹಸಿರು ಹುಲ್ಲುಗಳನ್ನು ಬೆಳೆಸಿದರೆ ಚಿಕ್ಕಚಿಕ್ಕ ಗಿಡಗಳನ್ನೆಲ್ಲ ಸರೌಂಡಿಂಗ್ ಮಾಡಿಕೊಂಡಿದರೆ.

ಆ ಪಲಕ್ಕಿಯನ್ನು ಮೆರವಣಿಗೆ ಮಾಡುತ್ತಿರುವಂತ ದೃಶ್ಯಗಳನ್ನು ನಾವು ನೋಡಬೋದು ಇದನ್ನು ಹೂಗಳಿಂದ ಸಾಕಷ್ಟು ಹೂಗಳಿಂದ ಅರೇಂಜ್ಮೆಂಟ್ ಮಾಡಿದರೆ.

ಇದು ಒಂದು ಕೊಳ ಅಥವಾ ನೀರು ತುಂಬಿಕೊಂಡಿರುವ ಅಂತ ಒಂದು ಮೂಲ ಸ್ಥಳ ಇದರಲ್ಲಿ ನಾವು ಆಮೆಗಳು ಸಾಕಷ್ಟು ಆಮೆಗಳು ಇರುವಂತದನ್ನ ನಾವು ನೋಡ್ಬೋದು.

ಈ ಚಿತ್ರದಲ್ಲಿ ನಾವು ಸಾಕಷ್ಟು ಕಾರುಗಳು ಕ್ಯೂನಲ್ಲಿ ನಿಂತುಕೊಂಡಿರುವಂತದನ್ನನಾವು ನೋಡತೀವಿ ಎಲ್ಲಾ ಕಾರುಗಳು ಬಿಳಿ ಬಣ್ಣದಾಗಿದ್ದು ಮತ್ತು ಅದರ ಮುಂದುಗಡೆ ಒಂದು ಕ-ಕ-ಕಾಮನು ತರ ಹಾಕ್ಕೊಂಡಿದ್ದಾರೆ ಎರಡು ಗೋಪುರಗಳು--

ಇದು ಒಂದು ದೇವರ ಒಂದು ಮಂದಿರದ ತರ ಕಾಣತ್ತೆ. ಈ ಮಂದಿರದ ಮುಂದುಗಡೆ ಗೇಟ್ ನಂಬರ್ ಫೋರ್ ಅಂತ ಬರ್ದಿದಾರೆ. ಅಟೆಂಷನ್ ಪ್ಲಾಸ್ಟಿಕ್ ಜೀರೋ ಜೋನ್ ಅಂತ ಬರ್ದಿದಾರೆ.